ಭಾರಿ ಖುಷಿ ಅನಿಸುತ್ತದ ಒಳಗ ಹೋಗ್ಬೇಕು ಕತ್ತಲ ಇರುತ್ತದ ಭಾರಿ ಮಜಾ ಬರುತ್ತದ ಫ್ರೆಂಡ್ಸ್ ಮತ್ತ ಟೂರ್ ಇಗ ಹೋಗ್ಬೇಕು.

ಮಿನ್ ಫ್ರೈ ಮಾಡೋದು ಫ್ರೆಂಡ್ಸ್ ಜೊತಿ ಕರ್ಕೊಂಡು ಮೀನ್ ಟೆಸ್ಟ್ ನೋಡೋದು.

ನಾವು ದೇವರಿಗ ಹೋಗ್ತಿವಿ ದೇವ್ರಿಗ ಜಾತ್ರಿ ಅಂತೆಲ್ಲಾ ಹೋದ್ರ ಮಂದಿರ ಡೆಕೋರೇಷನ್ ಮಾಡಿದ್ದವು ಭಾರಿ ಇಂಟರೆಸ್ಟ್ ಅನಸ್ತವ. ಒಬ್ಬೊಬ್ರು ಭಾರಿ ಮೇ ಗುಡಿ ಮೇಗ ಕಳಸ ಹಚ್ಚಿರ್ತಾರ ತಿ ಸುತ್ತ ದೀಪ ಹಚ್ಚಿರ್ತಾರ.

ನಮಗ ಬ್ಯಾಂಕ್ ಅಂದ್ರ ಭಾರಿ ಕಷ್ಟ ಆಗ್ತಿತ್ತು. ಯಾಕಪ್ಪ ಅಂದ್ರ ಎಷ್ಟೋ ಕಿಲೋಮೀಟರ್ ದೂರ ಹೋಗ್ಬೇಕಾತಿತ್ತು.

ನಾವ್ ಟೂರ್ ಗ ಹೋದಾಗ ಏನ್ ಮಾಡ್ತಿದ್ವಿ ನದಿ ಅಪ್ಪಾ ಸಣ್ಣ ಹುಡುಗರು ಇದ್ವು ನದಿ ಅಂದ್ರ ಈಜಾಡೋಕ್ ಭಾರಿ ಇಂಟ್ರೆಸ್ಟ್ . ಈಜಾಡೋದು ಆ ಕಡೆಯಿಂದ ಈಕಡೆಗ ಜಿಗಿದು. ಆಹೆ--

ನಾವ್ ಹೇಳ್ ಸರ್ ಇಂತದ್ ಪ್ರಾಬ್ಲಮ್ ಇದ ಅವಾಗ ಬನ್ನಿ ಅಹ್ ಅಂದ್ರ ಡಾಕ್ಟರ್ ಗಳು ಬರ್ತಾರ ಅಂದ್ರ ಅವರೊಂದು ಒಳ್ಳೇ ರೀತಿಯಲ್ಲಿ ನಾವ್ ನೋಡ್ಕೋಬೇಕ ಡಾಕ್ಟರ್ ಗೊಳು--

ಆದ್ರೂ ಸ್ವಿಮ್ಮಿಂಗ್ ಫುಲ್ ಅಂದ್ರೆ ಒಂದು ಒಟ್ಟು ಖುಷಿ.

ಯಾಕಪ್ಪಾ ಅಂದ್ರ ಫ್ರೆಂಡ್ರ್ ಜೊತಿ ಹೋಗಿ ಸೆಲ್ಫಿ ತಕೊಂಡು ಸ್ವಿಮ್ಮಿಂಗ್ ಪೂಲ್ ನಾಗ ಈಜ್ ಆಡೋದು ಅವಾಗ ಆ ಕಡೆಯಿಂದ ಈ ಕಡೆ ಜಿಗಿದಾಡೋದು.

ಅಂದ್ರ ಕುರ್ಚಿ ಮೇಲೆ ಕುತ್ಕೊಂಡು ಎಲ್ಲಾ ಮಾಡ್ಬೇಕು. ಅವಾಗೆನ್ ಎಲ್ಲಾ ನೆಲದ್ ಮೇಲೆ ಕುತ್ಕೊಂಡು ಬರಿಯೋದು. ನೆಲದ್ ಮೇಲೆ ಊಟ ಮಾಡದೆ. ಇಗೆಲ್ಲಾ ಅಷ್ಟ್ ಸಿಟಿ ಇದು ಒಂದು ಚೇಂಜ್ ಆಗ್ಬಿಟ್ಟದ. ಮಕ್ಳು ಸ್ಕೂಲ್ ಅಲ್ಲಿ ಕುತ್ಕೊಂಡ್ ಓದಕ್ಕೂ ಬೆಂಚ್ ಮನೇಲಿ ಕುತ್ಕೊಂಡ್ ಊಟ ಮಾಡಲಕು ಬೆಂಚ್ ಆಗೇತಿ.

ಫ್ರೆಂಡ್ಸ್ ಮದುವಿ ಇತ್ತಪ್ಪಾ ಎಲ್ಲಾ ಫ್ರೆಂಡ್ಸ್ ಕರ್ಕೊಂಡ್ ಹೋಗ್ಬೇಕು ಕುಂತು ಊಟ ಮಾಡ್ಬೇಕು ಸೆಲ್ಫಿ ತಕ್ಕೋಬೇಕು. ಭಾರಿ ಇಂಟ್ರೆಸ್ಟ್ ಮದುವಿ ಅಂದ್ರ ಒಂತರ ಧೂಮ್ ಧಾಮ್ .

ಭಾರಿ ಇಂಟ್ರೆಸ್ಟ್ ಮೀನ್ ಸಾರು ಅಂದ್ರ ಭಾರಿ ಖುಷಿ ತಿನ್ನಹಂಗ್ ಅನಸ್ತ ನಮಗಂತೂ ವಟ್ಟ. ಮೀನ್ ಅಂದ್ರ ಏಕ್ ದಮ್--

ಗಾಡಿ ರಿಪೇರಿ ಮಾಡೋದು ಭಾರಿ ಇಂಟ್ರೆಸ್ಟ್ ಗಾಡಿ ಮೆಕ್ಯಾನಿಕ್ ಆಗ್ಬೇಕು --